ಮರ ಇದೆ ದಡದಲ್ಲಿ ತುಂಬಾ ಕಾಡ್ ತರ ಮರಗಳಿದಾವೆ ಎಲ್ಲ ರಿಫ್ಲೆಕ್ಷನ್ ನೀರ್ ಮೇಲ್ ಬೀಳುಸ್ತಿದೆ ಫುಲ್ ಎಲ್ಲ ರೆಡ್ ಕಲರ್ ನೀರ್ ಹರಿಯಿತಾಯಿದೆ ಅಲ್ಲಿ ದೂರ್ದಲ್ಲಿ ಸೂರ್ಯ ಕಾಣುಸ್ತಾ ಇದ್ದಾನೆ --

ಉಹ್ ಒಂದು ಎರಡು ಮೂರು ಮರ ಬಾಗಿದೆ ನೀರ್ ಮೇಲೆ .

ಸ್ಕೆಲೀಟನ್ ಆಫ್ ಟೈಗರ್ ಟೈಗರ್ ಸ್ಕೆಲೀಟನ್ ಇದೆ ಒಂದು ಟೈಗರ್ ಕೂತಿದೆ ಒಂದು ಟೈಗರ್ ನಿಂತಿದೆ ಚೀತಾ ಇದೆ. ಒಂದು ಎರಡು ಮೂರು ನಾಲ್ಕು ಪ್ರಾಣಿ ಇದೆ ಆಕಡೆ ಒಂದು ಜಿಂಕೆ ಇದೆ.

ಫಿಲಂ ಥಿಯೇಟರ್ ವೈಟ್ ಸ್ಕ್ರೀನ್ ಇದೆ ಲೈಟರ್ಸ್ ಎಲ್ಲ ಹಾಕಿದ್ದಾರೆ ಫ್ಯಾನ್ ಇದೆ ಒಂದು ಥಿಯೇಟರ್ ಅಲ್ಲಿ ಒಬ್ಬರೇ ಒಬ್ಬ್ರು ಕೂತಿದಾರೆ ಸ್ಕ್ರೀನ್ ವೈಟ್ ಕಲರ್ ಇದೆ ಆನ್ ಆಗಿದೆ.

ಇದು ನೀರು ಇದು ನೆರಳು ಬಿದ್ದಿದೆ ಫೋಟೋ ತೆಗಿತೀರೋರ್ದು ಅಲ್ಲೆ ಅಡಕೆ ತೋಟ ಇದೆ ಆಮೇಲ್ ಮಧ್ಯದಲ್ಲಿ ಒಂದು ಬ್ರಿಡ್ಜ್ ತರ ಹಾಕಿದ್ದಾರೆ ದೂರದಲ್ಲಿ ಒಂದು ಮನೆ ಇದೆ ಅಲ್ಲೆ ನಾಲಕ್ ತೆಂಗಿನ ಮರ ಇದಾವೆ --

ಮಂಟಪದಲ್ಲಿ ಲೈಟ್ ಹಾಕಿದ್ದಾರೆ ಒಂದ್ ಫ್ಯಾನ್ ಇದೆ ಪಕ್ದಲ್ ಒಂದ್ ಕಿಟಕಿ ಇದೆ ಇಕಡೆ ಫ್ಯಾನ್ ಇದೆ.

ಅದೊಂದು ಆಕಾಶ ಕನಿಸ್ತ ಇದೆ ಫುಲ್ ಖಾಲಿ ಗಜ ಮಧ್ಯ ಬಂದೆ ಎಲ್ಲ ಇದೆ ಚಳಿಯಲ್ಲಿ ಕೂತಿದ್ದಾರೆ.

ಈ ಗೀ ಆ ಹುಡ್ಗಿ ಏನ್ ಮಾಡ್ಥೈ ತೊ ಗೊತ್ತಿಲ್ಲ ನನ್ಗೆ. ಏನೊ ಮಣ್ ಇದೆ ಲೈಟ್ ಇದೆ ಗ್ರೀನ್ ಕಲರ್ ಟೇಬಲ್ ಮೇಲ್ ಕೂತಿದಾರೆ. ಆ ಹುಡ್ಗಿ ಯಲ್ಲೋ ಕಲರ್ ಡ್ರೆಸ್ ಹಾಕಿದಾರೆ ಬ್ಲೂ ಕಲರ್ ವೇಲ್ ಹಾಕಿದಾರೆ ಜಡೆ ಹಾಕಿದಾರೆ ಚೇರ್ ಮೇಲ್ ಕೂತಿದಾರೆ.

ಎರಡ್ ದೊಡ್ಡ ದೊಡ್ಡ ಮರ ಇದೆ ಆಮೇಲೆ ಅಲ್ಲಿ ಪಾರ್ಕ್ ತರ ಎಲ್ಲ ಮಾಡಿದ್ದಾರೆ ಲೈಟ್ ಕಂಬ ಇದೆ.

ಒಂದು ಎರಡು ಮೂರೂ ನಾಲ್ಕು ಇದು ಆರು ಮರಗಳು ಇದಾವೆ ಮರಗಳು ಅರ್ಧ ಒಣಗಿವೆ ಅರ್ಧ ಚನ್ನಾಗಿದೆ.

ಅಲ್ಲೊಂದು ಮನೆ ಇದೆ ಅದು ಆರೆಂಜ್ ಕಲರ್ ಇದೆ ಜಲ್ಲಿ ಕಲ್ಲೆಲ್ಲ ರಾಶಿ ಹಾಕಿದರೆ.